ಇದು ಒಂದು ಪ್ರಕೃತಿಯ ಸುಂದರವಾದ ತಾಣವಾಗಿದೆ ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಹಾಗೂ ದೊಡ್ಡ ದೊಡ್ಡ ಮರಗಳಿವೆ.

ಇದು ಮೀನಿನ ಅಂಗಡಿಯ ದೃಶ್ಯ ಅಂಗಡಿಯ ಹೆಸರು ಕರಾವಳಿ ಫಿಶ್ ಶಾಪ್ .

ಆಕರ್ಷಕವಾಗಿದೆ ಇಲ್ಲಿ ಬಿಳಿ ಬಣ್ಣದ ಮೊಟ್ಟೆಗಳನ್ನು ಸಹ ಕಾಣಬಹುದು

ಇಲ್ಲಿ ನೀವು ಇಬ್ಬರು ವ್ಯಕ್ತಿಯನ್ನು ಕಾಣಬಹುದು.

ಕಾಣಬಹುದು ಈ ಸ್ಥಳವು ಶಾಂತ ಹಾಗೂ ನೈಸರ್ಗಿಕ ಪರಿಸರದಿಂದ ಕೂಡಿದೆ.

ಇಲ್ಲಿ ಹಸಿರು ಬಣ್ಣದ ಗಿಡ ಮರಗಳನ್ನು ಕಾಣಬಹುದು.